ಈ ರೆಸ್ಟೋರೆಂಟ್ ನ ಮೇಲ್ಗಡೆ ರಾಯಲ್ ಅಂಮೋಲ್ ರೆಸ್ಟೋರೆಂಟ್ ಎಂದು ಇಂಗ್ಲಿಷ್ ನಲ್ಲಿ ಬರ್ದಿದ್ದಾರೆ.

ಹಾಗು ಎದ್ರುಗಡೆ ಸೋಫಾ ಗಳನ್ನು ಕೂಡ ಹಾಕಿದ್ದಾರೆ.

ಹಾಗೂ ಅಂಗಡಿಯ ಎದ್ರುಗಡೆ ಬೈಕ್ ಗಳು ಕೂಡ ನಿಂತಿವೆ.

ಇಲ್ಲಿ ಎದ್ರುಡೆ ಒಂದು ಕೋಣೆ ಇದೆ.

ಹಾಗೂ ಎದ್ರುಗಡೆ ಒಂದು ಸಗಣಿಯ ಬುಟ್ಟಿ ಕೂಡ ಇದೆ.

ಹಾಗೂ ಮೇಲ್ಗಡೆ ಮಾವಿನ ತೋರಣವನ್ನು ಕೂಡ ಕಟ್ಟಿದ್ದಾರೆ.

ಹಾಗು ತಟ್ಟೆಯ ಒಳಗಡೆ ವಿವಿಧ ತರಕಾರಿಗಳ ಬೇಯಸಿದ ಪರೋಟವನ್ನು ಕೂಡ ಇಟ್ಟಿದ್ದಾರೆ.

ಬೈದಾರ ಸುತ್ತಮುತ್ತಲು ಕಾಂಪೌಂಡ್ ಅನ್ನು ಕಟ್ಟಿದ್ದಾರೆ.

ಹಾಗೂ ಹೂವಿನ ಮಾಲೆಯನ್ನು ಕೂಡ ಹಾಕಿದ್ದಾರೆ.

ಅಂಗಡಿಯ ಒಳಗೆ ಮೂರು ಕೆಂಪು ಬಣ್ಣದ ಟ್ರಾಕ್ಟರ್ ಗಳು ನಿಂತಿವೆ.

ಗು ಟ್ರ್ಯಾಕ್ಟರ್ ನ ಮೇಲ್ಗಡೆ ಮಾಸಿ ಫಾರ್ಗುಸನ್ ಸಿಕ್ಸ್ ಜೀರೋ ಟೂ ಎಯಿಟ್ ಎಂದು ಇಂಗ್ಲಿಷ್ ನಲ್ಲಿ ಬರ್ದಿದ್ದಾರೆ.

ಕಟಿಂಗ್ ಶಾಪ್ ನ ಒಳಗಡೆ ಲೈಟ್ಸ ಗಳನ್ನು ಕೂಡ ಹಾಕಿದ್ದಾರೆ.

ಹಾಗು ಎರಡು ಚಮಚಗಳನ್ನು ಕೂಡ ಇಟ್ಟಿದ್ದಾರೆ.

ಹಾಗು ಟೇಬಲ್ ನ ಮೇಲ್ಗಡೆ ಎರಡು ಕುಡಿಯುವ ನೀರ್ನ ಗ್ಲಾಸ್ಗ ಳನ್ನು ಕೂಡ ಇಟ್ಟಿದ್ದಾರೆ.

ಹಾಗೂ ಪಕ್ಕದಲ್ಲಿ ಬಿಸ್ಲರಿ ನೀರ್ನ ಬಾಟಲ್ ಅನ್ನು ಕೂಡ ಇಟ್ಟಿದ್ದಾ--

ಹಾಗು ಸೈಕಲ್ ಗಳು ಕೂಡ ಇವೆ.

ಬೋರ್ಡ್ ನ ಮೇಲ್ಗಡೆ ಅಪ್ನಾ ವೆಜಿಟೇಬಲ್ ಶಾಪ್ ಎಂದು ಇಂಗ್ಲಿಷ್ ನಲ್ಲಿ ಬರೆದಿದ್ದಾರೆ.

ಹಾಗೂ ಬೋರ್ಡ್ ನ ಮೇಲ್ಗಡೆ ಅಂಗಡಿಯ ವಿಳಾಸ ಹಾಗೂ ಮೊಬೈಲ್ ನಂಬರ್ ಅನ್ನು ಕೂಡ ಬರೆದಿದ್ದಾರೆ.

ಹಾಗೂ ಎದುರ್ಗಡೆ ಪಾತರಗಿತ್ತಿಯ ಪಾಕೆಟ್ ಗಳು ಕೂಡ ಇವೆ.

ಓ ಎದುರುಗಡೆ ಲಕ್ಷಿ ತಾಯಿಯ ಕ್ಯಾಲೆಂಡರ್ ಅನ್ನು ಕೂಡ ನೇತು ಹಾಕಿದ್ದಾರೆ.

ಎಲಿಟ್ ನಾ ಮೇಲ್ಗಡೆ ಒಂದು ಬೋರ್ಡ್ ಅನ್ನು ಹಾಕಿದ್ದಾರೆ.

ಅದೇ ರೀತಿಯಾಗಿ ಎದ್ರುಗಡೇ ಒಂದು ಹಸಿರು ಬಣ್ಣದ ಬಳ್ಳಿಯು ಕೂಡಾ ಇದೆ.

ಹಾಗೂ ಮಧ್ಯದಲ್ಲಿ ದೊಡ್ಡ ದೊಡ್ಡ ಕಲ್ಲಿನ ಬಂಡೆಗಳು ಕೂಡ ಇವೆ.

ಅಂಗಡಿಯ ಒಳಗಡೆ ಗೋಡೆಗೆ ಒಂದು ಬೋರ್ಡ ಅನ್ನು ಹಾಕಿದ್ದಾರೆ.

ಹಾಗು ಎದ್ರುಗಡೆ ಕಟ್ಟಡದ ಸುತ್ತಮುತ್ತಲು ಹಚ್ಚಹಸುರಿನ ಹುಲ್ಲು ಕೂಡ ಬೆಳೆದಿದೆ.

ಹಾಗೂ ಕಟ್ಟಡದ ಪಕ್ಕದಲ್ಲಿ ಒಂದು ವಿದ್ಯುತ್ ನ ಕಂಬವು ಕೂಡ ಇದೆ.

ಹಾಗು ಬೋರ್ಡ್ ನ ಮೇಲ್ಗಡೆ ಬೈಕ್ ಹಾಗು ಸ್ಕೂಟರ್ ಹಾಗು ಟಿ_ವಿ_ಎಸ್ ನ --

ಹಾಗು ಮೈದಾನದ ಸುತ್ತ ಮುತ್ತಲು ಕಾಂಪೌಂಡ್ ಅನ್ನು ಕೂಡ ಕಟ್ಟಿದ್ದಾರೆ.

ಇದು ಒಂದು ಬುಕ್ ಸ್ಟಾಲ್ ಆಗಿದೆ ಬುಕ್ ಸ್ಟಾಲ್ ಮೇಲ್ಗಡೆ ಒಂದು ಬೋರ್ಡ್ ಅನ್ನು ಹಾಕಿದ್ದಾರೆ ಬೋರ್ಡ್ ನ ಮೇಲ್ಗಡೆ--

ಕ್ಯಾಲ್ಕುಲೇಟರ್ ಗಳ ಫೋಟೋ ಗಳನ್ನು ಕೂಡ ಹಾಕಿದ್ದಾರೆ.

ಹಾಗೆ ಸುತ್ತ ಮುತ್ತಲು ಚಿಕ್ಕ ಚಿಕ್ಕ ಹುಲ್ಲು ಕೂಡ ಬೆಳೆದಿದೆ.

ಬೋರ್ಡ್ ನ ಮೇಲ್ಗಡೆ ಶ್ರೀ ಸಾಯಿ ಕೃಪಾ ಡ್ರೆಸೆಸ್ ಎಂದು ಕನ್ನಡ ಹಾಗೂ ಇಂಗ್ಲೀಷ್ ನಲ್ಲಿ ಬರೆದಿದ್ದಾರೆ.

ಓ ಕಟ್ಟಡದ ಎದುರುಗಡೆ ಸ್ವಲ್ಪ ಜನರು ಕೂಡ ನಿಂತಿದ್ದಾರೆ.

ಇದು ಒಂದು ಚಿನ್ನ ಆಭರಣಗಳ ಅಂಗಡಿಯಾಗಿದೆ.

ಈ ಅಂಗಡಿಯ ಒಳಗಡೆ ಲೈಟ್ಸ್ ಗಳನ್ನು ಕೂಡ ಹಾಕಿದ್ದಾರೆ.

ಹಾಗು ಬಸ್ ನಾ ಮೇಲ್ಗಡೆ ಗೋವೆಂಟ ವೇಹಿಕಲ ಎಂದು ಇಂಗ್ಲಿಷ್ ನಲ್ಲಿ ಬರದಿದ್ದಾರೆ.

ಬಸ್ ನ ಒಳಗಡೆ ಸ್ವಲ್ಪ ಜನರು ಕೂಡ ಕುಳಿತಿದ್ದಾ--

ಹಾಗು ವೇದಿಕೆಯ ಮೇಲ್ಗಡೆ ಸ್ವಲ್ಪ ಜನರು ಡ್ಯಾನ್ಸ್ ಅನ್ನು ಕೂಡ ಮಾಡುತ್ತಿದ್ದಾರೆ.

ಅದು ಒಳಗಡೆ ಕುರ್ಚಿ ಹಾಗೂ ಟೇಬಲ್ ಗಳನ್ನು ಕೂಡ ಹಾಕಿದ್ದಾರೆ.

ಹಾಗೆ ಕುರ್ಚಿಯ ಮೇಲ್ಗಡೆ ಸ್ವಲ್ಪ ಜನರು ಕೂಡ ಕುಳತಿದ್ದಾರೆ.

ಒಬ್ಬ ಹೆಣ್ಣುಮಗಳು ತಲೆಗೆ ತುರುಬನ್ನು ಹಾಕಿಕೊಂಡು ಹೂವನ್ನು ಕೂಡ ಹಚ್ಚಿಕೊಂಡೀದ್ದಾಳೆ.

ಹಾಗು ಮೈದಾನದ ಸುತ್ತಾ ಮುತ್ತಲೂ ಕಟ್ಟಡಗಳು ಕೂಡ ಇವೆ.

ಹಾಗು ಶಾಲೆಯ ಗೋಡೆಗೆ ವಿದ್ಯುತ್ ಮೀಟರನ್ನು ಕೂಡ ಕೂಡಿಸಿದ್ದಾರೆ.

ಹಾಗೂ ಶಾಲೆಗೆ ಕಿಡಕಿಗಳು ಕೂಡ ಇವೆ.